ಇನ್ನು ಕೆಲವೊಂದ್ government ಸರ್ಕಾರದಿಂದ ಎಲ್ಲಾ ಆ ಖಾಸಗಿ ಹಾಗು ಮತ್ತ್ PG ಗಳು ಅಮ್ಯಾಲ ಹಿಂದೂಳಿದ ವರ್ಗಗಳಿಗೆ ಬೇರೆ ಬೇರೆ ಇದೆ ರೀತಿ ಹತ್ತು ಹಲವಾರು hostel ಗಳು ಒದಗಿಸಿ ಕೊಟ್ಟಿದೆ ಈಗ ಹೇಳಬೇಕಾಗಿದ್ದ್ ಏನಪ್ಪಾ ಅಂತ ಅಂದ್ರೆ hostel life ನಲ್ಲಿ. ಹುಡುಗುರ ಏನ ಮಾಡ್ತಾರಪಾ ಅಲ್ಲಿ ಅಂತ ಇರ್ತಾರೆ ತಮ್ಮವರ್ ಅಂತ ಯಾರು ಇರೋಲ್ಲಾ ಇನ್ ಇದ್ದೋವ್ರು ಅಕ್ಕ ಪಕ್ಕ ಸ್ನೇಹಿತರು ಎಲ್ಲಾರ್ನು ಒಂದಾಗಿ ನೋಡ್ಕೊಬೇಕು ಅಣ್ಣ ತಮ್ಮಂದಿರ ಹಾಗೆ, ಅಕ್ಕ ತಂಗಿಯರ ಹಾಗೆ ಹೊಂದುಕೊಂಡು ಹೋಗಬೇಕಾಗಿರುತ್ತೆ ಅಲ್ಹೆಂಗಪ್ಪಾ ಅಂತಂದ್ರೆ ಅಲ್ಲಿ ನಮಗಾಗಿ ಖಾಸಗಿ ತನ ಅನ್ನೋದು ಇರೋಂಗಿಲ್ಲಾ ಯಾಕಪಾ ಅಂದ್ರ ಮನ್ಯಾಗ ಇದ್ರೆ ನಾವು ನಮ್ಮವ್ವಾರ ಆಗ್ಲಿ, ನಮ್ಮ ಅಪ್ಪಾರ ಆಗ್ಲಿ, ನಮ್ಗೆ ಆಗ್ಲಿ ಒಂದ್ ಕೊಠಡಿಯನ್ನ ಕೊಟ್ಟಿರ್ತಾರ ಅಲ್ಲಿ ನಾವು ನಮ್ದೆ ಆದಂತ ಸಾಮಾನ್ಯವಾಗಿ ಖಾಸಗಿ ತನವನ್ನ ಹೊಂದ್ಕೊಂದಿರ್ತೇವಿ. ಆದ್ರ ಇಲ್ಲಿ ಎಲ್ಲಾರ ಜೊತೆ ಹೊಂದಕೊಂಡು ಹೋಗಬೇಕ ಅಗಿರುತ್ತ ಹಂಗಾಗಿ ನಾವ ಇಲ್ಲಿ ಖಾಸಗಿ ತನನ್ನ ಹೊಂದ್ಕೊಂಡ್ ಇರೋದಕ್ಕ್ ಆಗಾಂಗಿಲ್ಲ ಅಲ್ಲಿ ಎಲ್ಲಾರ ಕುಂತ್ ಜೊತೆಯಾಗಿ TV ನೋಡೋದಾಗ್ಲಿ ಊಟಾ ಮಾಡೋದ ಆಗ್ಲಿ ಅಡ್ಯಾಡೊದ ಆಗ್ಲಿ ಮಾಡಬೇಕ್ ಆಗುತ್ತೆ. ಆಮೇಲೆ ನಮ್ಮೆಲ್ಲಾ ದೋಸ್ತರ ಜೊತೆ ಹೊಂದ್ಕೊಂಡ್ ಇರಬೇಕ್ ಆಗುತ್ತ್ ನಾವು ಜಗಳಾನು ಆಗ್ತಾದ ಎಲ್ಲಾ ರೀತಿ ಇಂದಾನು ಮಾಡ್ತೀವಿ ಹಾಗಂತ ಏನು ಇದು ಮಾಡ್ಕೊಳಕ್~ ಮನಸ್ ಬೇಜಾರ್ ಮಾಡ್ಕೊಳಾಕ್ ಹೋಗಬಾರ್ದು ಆಮೇಲೆ ಏನಪ್ಪಾ ತಂದೆ ತಾಯಿಯಿಂದ ಮುಗಿಸ್ಬಿಡ್ಬೇಕ್ . Hostel ನ್ಯಾಗ ಹೆಂಗಪ್ಪಾ ಅಂತ ಅಂದ್ರ ಎಲ್ರಿಗೂ ತಂದೆ ತಾಯಿಗಳು ಬಾಳ ಪ್ರಾಮುಕ್ಯತೆಯನ್ನ ಕೊಟ್ಟು ಬೆಳಸಿರ್ತಾರ ಪ್ರೀತಿಯಿಂದ ಆದ್ರ hostel ನಲ್ಲಿ ಅಲ್ಲಿ ಇರುವಂಥ warden ಗಳೇ ಎಲ್ಲಾ ನೋಡಕೊಂಡು ನಮನ ವಿಚಾರಸ್ತಿರ್ತಾರ ಹಾಗಾಗಿ ಅಲ್ಲಿ warden ಗಳ್ . ಅವ್ರ ಸಮಯ ಪ್ರಜ್ಞೆಯನ್ನ ಕೂಡ ನಮ್ಮಲ್ಲಿ ಅರಿವನ್ನಾಗಿ ನೋಡಿಕೊಳ್ಳತಾರೆ ಆಮೇಲೆ ಏನಪ್ಪಾ ಅಂತ ಅಂದ್ರೆ ಅಲ್ಲಿ ಸಮಯ ಪಾಲನೆ ಆಗ್ಲಿ ಆಮೇಲೆ ನಾವು ಊಟ ಮಾಡೋದ್ ಆಗ್ಲಿ, ಎದ್ದ್ ಓಡಾಡೋದ್ ಆಗ್ಲಿ ಆಮೇಲೆ ಓದು ಬರಹಕ್ಕೆಲ್ಲಾ ಸಹಾಯ ಮಾಡ್ ಕೊರ್ತಾರೆ. ಆಮೇಲೆ ನಮಗ ಅಲ್ಲಿ ನಮಗೊಂದ ಅಲ್ಲಿ ಹಿರಿಯ ಹುಡುಗುರು ಅಂದ್ರೆ seniors ಅಂತ ಕರಿತಾರೆ ಹಂಗೆ ಅವ್ರು ಕೂಡಾ ಅವರಿಂದಾನು ನಾವ ತುಂಬಾ ಕಲಿಬಹುದು ಆಮೇಲೆ ಏನಪ್ಪಾ ಅಂತ ಅಂದ್ರೆ ಅಲ್ಲಿ ನಮಗೆ ಸಮಯ ಪ್ರಜ್ಞೆಯನ್ನು ಬಾಳ . ಆಮೇಲೆ ಬೇರೆಯವರೋಂದಿಗೆ ಬೆರತು ನಾವು ಒಬ್ರಿಗೊಬ್ರು ಬಹಳ ಹೇಗೆ ಹಂಚ್ಕೊಂಡ್ ತಿನ್ಬೇಕ್ ಅನ್ನೋದ್ ಕೂಡ ನಮಗ್ ಗೊತ್ತ್ ಆಗುತ್ತೆ ಹಂಗಾಗಿ ನಾವ್ ಏನಪ್ಪಾ hostel life ನು ಒಂದು ಪ್ರಾಮುಕ್ಯತೆ ಬಾಳ ನಾವ್ ಮುಂದೆ ಸಾದಕ ಸಾದಕರಾಗಿ ಒಳ್ಳೆ ಸಮಾಜವನ್ನು. ಕಟ್ಕೊಳ್ಳಬಹುದು ಆಮೇಲ ಏನಪ್ಪಾ ಅಂತ ಅಂದ್ರೆ hostel life ನಲ್ಲಿ ನಮ್ಮ ಮಾತಾಡ್ಬೇಕು ಪ್ರೀತಿಯಿಂದ ಅನ್ನೋದ್ ಅನ್ನೋದನ್ನ ಎಲ್ಲಾ ಅರಿವು ಮೂಡಿ ಕೊಡ್ತಾರೆ ಹಾಂಗಾಗಿ ನಾನ್ ಹೇಳೋದ್ ಇಷ್ಟೇ ಏನ್ ಅಂದ್ರೆ hostel life ನ ಅನುಭವಾ ತುಂಬಾ. ಚನ್ನಾಗಿನೆ ಇರುತ್ತೆ ಯಾಕ ಅಂದ್ರೆ ಇವತ್ ಎಷ್ಟು ಜನಾ ಒಳ್ಳೆ ಒಳ್ಳೆ ಸಾಧಕರಾಗಿ ನಿಂತಿದ್ದಾರೆ ಕಷ್ಟಾ ಇಷ್ಟಾ ಏನೇ ಇದ್ರು ನಿಂತಿದ್ದಾರೆ ಅವ್ರು ಕೂಡಾ ಒಂದ್ hostel ಜೀವನವನ್ನ ಅನುಭವಿಸಿ ಬಂದು ಮುಂದೆ ನಿಂತಿದ್ದಾರೆ ಹಾಗಾಗಿ ಅವ್ರಿಗ್ ಕೂಡಾ ಎಲ್ಲಾ ಚನ್ನಾಗೆ ಗೊತ್ತಿರುತ್ತೆ. Hostel ಜೀವನಾ ಹೇಗಿರುತ್ತೆ ಅಪ್ಪಾ hostel ನಲ್ಲಿ ಹೆಂಗಿರುತ್ತೆ ಊಟಾ ತಿಂಡಿ ಯಾಕ್ ಅಂದ್ರೆ ಸಾಮಾನ್ಯವಾಗಿ ಮನೆಯಲ್ಲಿ ತುಂಬಾ ಚನ್ನಾಗಿ ಊಟಾ ಮಾಡಿರ್ತಿವಿ ತಾಯಿ ಕೊಟ್ಟಂತ ಊಟಾನಾ ಆದ್ರೆ ಇಲ್ಲ್ ನಮ್ಗ್ ಹಂಗ್ ಸಿಗಾಂಗಿಲ್ಲಾ ಹಂಗಾಗಿ ಅವಾಗ್ ಅವಾಗ್ ಏನ್ ಮಾಡ್ತೇವ್ ನಾವು ಇಲ್ಲಿ ನಾವು ಹೇಗ್ ಊಟ ನಾವು

ನಾವು ಈಗ agriculture book ಬಗ್ಗೆ ಓದಕ್ ಹತ್ತಿವಿ.

ನಾವು ಓದ್ತಾ ಇದ್ವಿ.

ನಾವು ಜೋಳ ಹಾಕಿದೀವಿ ನೀವು? ನಾವ್ ಜೋಳ ಕಡ್ಲೆ ಸಜ್ಜೆ ಹಾಕಿದಿವಿ. ಹ್ಮ ಅದ್ರ್ ಬಗ್ಗೆ ಏನಾದ್ರೂ ಗೊತ್ತ ನಿಮ್ಗೆ? ಸಲ್ಪ ಸಲ್ಪ ಗೊತ್ತು ನಿಮಿಗೆ? ಹ ನನ್ಗು ಸೊಲ್ಪ ಸೊಲ್ಪ ಗೊತ್ತು.

ಯಾವಗಾದ್ರು free time ಅಲ್ ಇದ್ದಾಗ ಅಪ್ಪನ್ ಜೊತೆ ಅಮ್ಮನ್ ಜೊತೆ ಈಗ college ಇಲ್ದಾಗ ಹೋಗಿ ಅವ್ರ್ ಎಲ್ಲಾ ಕೆಲ್ಸ ಮಾಡೋದು ಹೊಲ್ದಲ್ ಎಲ್ಲಾ ಕೆಲ್ಸ ಮಾಡೋದನ್ನ ನೋಡ್ತಾ ಇರ್ತೀನಿ ನಾನು ಸೊಲ್ಪ ಕೆಲ್ಸ ಮಾಡ್ತಿರ್ತೀನಿ ಹೊಲ್ದಲ್ಲಿ.

ನಾವ್ ಹೋಗ್ತಿರ್ತಿವಿ ಅವಗವಾಗ ಹೋಗಿ ಕೇಳ್ತ್ ಗೊತ್ತಿಲ್ದೆ ಇರೋ ವಿಷ್ಯಗಳನ್ನ ಅಪ್ಪ ಅಮ್ಮನ್ ಹತ್ರ ಕೇಳಿ ತಿಳ್ಕೊಂತಿರ್ತಿವಿ.

ಎ ಯಾವ್ ಯಾ ಅಂದ್ರೆ ಯಾವ್ ಸಮ್ಯದಲ್ ಯಾವ್ ಬೆಳೆ ಬೆಳ್ದ್ರೆ ಒಳ್ಳೇದು. ಯಾವ್ ಬೆಳೆ ಬೆಳ್ದ್ರೆ ಇದು ಲಾಭ ಆಗತ್ತೆ ಅಂತ . ಹಾ. ನಾವೂ ಸೊಲ್ಪ ಹೊರ್ಗಡೆ ಎಲ್ಲಾ ತಿಳ್ಕೊಂಡಿರ್ತಿವಲ್ಲ ಅವ್ರ್ಗ್ ಹೇಳ್ಬೇಕು ಈ ಗೊಬ್ಬರ ಹಾಕಿದ್ರೆ ಚೆನ್ನಾಗ್ ಬರತ್ತೆ ನೋಡ್ರಿ ಅಪ್ಪ ಈ ಇದ್ ಹಾಕಿದ್ರೆ ಇದ್ ಚೆನ್ನಾಗ್ ಬರತ್ತೆ ನೋಡ್ರಿ ಅಪ್ಪ ಅಂತ್ ಹೇಳ್ಬೇಕು ಹಂಗಾದ್ರೆ ಅವ್ರ್ಗೆ ಚೆನ್ನಾಗ್ ಗೊತ್ತಾಗತ್ತೆ ಅದ್ರ್ ಬಗ್ಗೆ.

ಅರ್ಥ ಆಗಿ ಅವ್ರ್ ಚೆನ್ನಾಗಿ ಬೆಳೆಯನ್ನ ಬೆಳಿಬೋದು. ಬಿತ್ತನೆ ಮಾಡ್ಬೋದು. ಆಗ ಒಳ್ಳೆ ಇವು ಸಿಗತ್ತೆ ಲಾಭ ಸಿಗತ್ತೆ ಅವ್ರಿಗೆ. ಹೌದು. ನಮಿಗ್ ಗೊತ್ತಿರೋ ವಿಷ್ಯಗಳನ್ನೆಲ್ಲಾ ಮತ್ತೆ ಆ ಯ ಮತ್ತೆ market ಅಲ್ಲಿ ಮಾತಾಡ್ತಿರೋ ವಿಷ್ಯಗಳ ಬಗ್ಗೆ ಅವ್ರಿಗೆ ಹೇಳಿದ್ರೆ ಇನ್ನಷ್ಟು ತಿಳ್ವಳಿಕೆ ಬರತ್ತೆ ಅವ್ರಿಗೆ ಕೂಡ. ಆ ಹ ಹ. ಅವ್ರು ಪಾಪ ಎಷ್ಟಂತಾ ಹಗಲು ರಾತ್ರಿಯೆಲ್ಲಾ ಕೆಳ್ಸ~ ಕೆಲ್ಸ ಮಾಡಿ ದುಡ್~ ದುಡಿತಿದಾರ. ಅದೇ ಒಂದ್ ಇದು ಕೆಲ್ಸ. ಆ. ಅಲ್ವಾ ರೈತ್ರನ್ ನೋಡಿನೆ. ಆ ಆ ಬೆಂಬಲ ಹೇಳ್ ಇದ್ ಮಾಡ್ತಿದರೆ ಬೆಳಿತಿದಾರೆ. ಬೆಳೆ ಬೆಳೆ ಇಲ್ಲ ಬೆಳಿಲಾರ್ದೆ ಊಟ ಮಾಡಕ್ ಆಗಲ್ಲ. ಹ್ಮ ಅವ್ರ್ ಇಲ್ಲ ಅಂದ್ರೆ ದೇಶನೆ ಇಲ್ಲ ಅಸಲು.

ಆ ಅವ್ರು ಇಲ್ಲ ಹೊಲಕ್ ಹೋಗಿದಾರ್ ಇನ್ನೂ.

ಹೊಲಕ್ ಹೋಗ್ತಿರಾ ನೀವ್ ಕೂಡ.

ಅವ್ರೆಲ್ಲ ಕಷ್ಟ ಪಡ್ತಿದರ ಮತ್ ಅವ್ರ್ ಎಲ್ಲಾ ಅವ್ರ್ದ್~ ಅವ್ರ್ ಜತೆ ಕೆಲ್ಸ ಮಾಡಿ ಏನಾದ್ರೂ ಇದ್ರೆ ಹೊಲ್ದಲ್ಲಿ.

ಹ ಜೋಳ ಕಡಲೆ ಹತ್ತಿ ಎಲ್ಲಾ ಬೆಳ್ದಿದಾರೆ. College ಇಗ್ ಹೋಗ್ತಾನ ಹೊಲಕ್ ಹೋದರೆ ಮುಂದೆ ಒಂದಲ್ಲ ಒಂದ್ ದಿಸ ಅದ್ ಉಪ್ಯೋಗ ಆಗತ್ತೆ. ಹಾ ನಮ್ಗು ಒಳ್ಳೇದೇ ಆಗತ್ತೆ ನಮ್ಗು ಕಲ್ತಂಗಿರತ್ತೆ ನಾವು ಅದು ಭೂಮಿಯನ್ನು ಇದ್ ನೋಡ್ಕೊಬೋದು ನಾವು ಏನಾದ್ರೂ ಬಿತ್ತನೆಯ ಮಾಡ್ಬೋದು.

ಅದ್ಕೆ ನಮ್ಗೊಂದು ಆ ತಿಳುವಳಿಕೆ ಬರತ್ತೆ. ಹ್ಮ . ಅವ್ರು ಪಾಪ ಎಷ್ಟ್ ಅಂತ ಕಷ್ಟ ಪಡ್ತಿದಾರ ಆ ಹೊಲ್ದಲ್ಲಿ. ಹೌದು ನಾವು ಸಹಾಯ ಮಾಡಿದ್ರೆ ಅವ್ರಿಗೆ ಸೊಲ್ಪ ಏನೋ ಖುಷಿ ಆಗತ್ತೆ ಅದು ಬೇಗ ಬೇಗ ಕೆಲ್ಸ ಕೂಡ ಆಗತ್ತೆ.

ಹ್ಮ. ಆ ನಿಮ್ಮಪ್ಪಾಗೆ ಗೊತ್ತ ಯಾವ್ದುಕ ಯಾವ್ದೆಲ್ ಹಾಕ್ಬೇಕು ಅಂತ? ಹ ಗೊತ್ತು. ನಿಮ್ಮಪ್ಪಂಗೆ? ಹ ಗೊತ್ತು ಎಲ್ಲದು ಮಾಡ್ಸಿದರ ಪರ್ವಾಗಿಲ್ಲ. ಇಗ ಒನ್ನೊಂದ್ಸರಿ ಜಾಸ್ತಿ ಬೆಲೆ ಇರತ್ತೆ ಒನ್ನೊಂದ್ಸರಿ ಕಡಿಮೆ ಬೆಲೆ ಇರತ್ತೆ.

ಆ ಆ ರೈತರು ಇದೆಲ್ಲ ಮಾಡಿದ್ದು.

ಹಂಗಾ ಒನ್ನೊಂದ್ಸರಿ ಲಾಭ ಆಗತ್ತೆ ಒನ್ನೊಂದ್ಸರಿ ನಷ್ಟನು ಆಗತ್ತೆ. ಕೆಲವೊನ್ time ಚೆನ್ನಾಗಿ ಬೆಳ್ದಿರ್ತಾರೆ ಬೆಳೆಗಳನ್ನ ಮ ಇನ್ society ಆಗ ಬೆಲೆ ಇಲ್ದೆ ಎಷ್ಟೊಂದ್ ರ~ ರೈತರು ಸತ್ಹೋಗಿದಾರೆ ಅದರ ನಷ್ಟನ ಅನುಭವ್ಸಿ ತಡ್ಕೊಳಕ್ ಆಗ್ದೆಲೆ. ರೈತ್ರ್ಗಳಿಗೆ ಭಾರಿ ಕಷ್ಟ ಆಗ್ಬಿಟೈತೆ ಎಲ್ಲನು ನೋಡು ಬರೀ ನಷ್ಟ ನಷ್ಟ ನಷ್ಟ ಆಗಿದೆ ಪಾಪ ರೈತರಿಗೆ ಏನು ಬಿತ್ತನೆನೆ ಮಾಡಕ್ ಆಗ್ತಿಲ್ಲ ಎಲ್ಲು. ಹೌದು. ಚೆನ್ನಾಗ್ ಬೆಳೆ ಬೆಳಿಬೇಕಂದ್ರೆ ಕೆಲ್ವೊಂದ್ time ಮಳಿ ಬರ್ ~ಮಳೆ ಬರಲ್ಲ.

ಆ ಮಳೆ ಬಂದ್ರೆ ಬಾಳ್ ಜೋರಾಗಿ ಬಂದ್ಬಿಡತ್ತೆ ಎಲ್ಲಾ ಬಿತ್ತಿರೋ ಬೆಳೆಗಳೆಲ್ಲ ಹಾಳಾಗ್ಹೋಗ್ತವೆ. ಹಾ. ಹಂಗಾ ಅವ್ರ್ ಹಂಗಾನು ಅವ್ರ್ಗ್ ಭಾರಿ ಕಷ್ಟ.

ಸರಿ ತಗೋ ನಂಗೆ ಕೆಲ್ಸ ಇದೆ ಸ್ವಲ್ಪ ಆಮೇಲೆ ಮಾಡ್ತೀನಿ.

Hello, hai ನವೀನಣ್ಣ. ಹೇಗಿದ್ದೀರಾ? ಅಹ್ hello, hai ನಾವು ಚೆನ್ನಾಗಿದ್ದೇವೆ. ಸ್ವಲ್ಪ cold , ಶೀತ, ಜ್ವರ ಆಗಿದೆ. ಹಾಗಾಗಿ ಸ್ವಲ್ಪ ಅಲ್ಲೇ ಮಲಗಿಬಿಟ್ಟಿದ್ದೇನೆ.

ಜ್ವರ ಹೀಗೆಯೇ normal ಈಗ ಸ್ವಲ್ಪ weather ಲ್ಲ ಸರಿ ಇಲ್ಲಲ್ಲ?

ಒಂದು ದಿನ ಮಳೆ ಇರ್ತದೆ, ಒಂದಿನ ಬಿಸಿಲು ಒಂದಿನ ಚಳಿ. ಹೀಗಾಗಿ ನಾನು ತುಂಬ ನಮ್ಗೆ ತುಂಬಾ upset ಆಗಿದೆ health ತುಂಬಾ ಲಗಾಡಿ ಹೋಗಿದೆ.

ಮದ್ದೆಲ್ಲ ತಂದು ಆರಾಮದಲ್ಲಿ ಮಲಗಿಕೊಂಡಿದೆನೆ, ನಿಮ್ದು call ಬರುವಾಗ ನಾನು ಸುಮ್ನೆ ಮಲಗಿಕೊಂಡಿದ್ದೆ.

ಹ್ಮ್. ಈಗ ಹೌದು weather ಲ್ಲ ಸರಿ ಇಲ್ಲಲ್ಲ ಒಮ್ಮೆ ಚಳಿ, ಸೆಕೆ, ಮಳೆ.

ಮಳೆಗೆ ಗಾಲಗೆ ಈ ತರ ಎಲ್ಲ ಬಂದ್ರೆ. ನಮ್ದೇಲ್ಲ ಹೇಳ್ತೇವಲ್ಲ, ರೈತರಿಗೆಲ್ಲ ಬಾರಿ ಕಷ್ಟ.

ಬೆಳೆ ಇಲ್ಲ, ಬೆಳೆಲಿಕ್ಕೆ correct time ಬೆಳೆಲಿಕಿಲ್ಲ. ಅವರಿಗೆ ಬೆಳೆ ನಾಶ ಆಗ್ತದೆ, ಮಳೆ ಬರ್ತದಾ ಬಿಸಿಲು ಬರ್ತದಾ ಹಾಗಾಗಿ ರೈತರಿಗೆ ಬಾರಿ ಕಷ್ಟ ಆಗಿದೆ ಈಗ.

ಈಗ ಎಲ್ಲ ಭಾರತ ಇಡೀ India ದಲ್ಲೇ weather ರಿಲ್ಲ, ಹಾಗಾಗಿ ಏನೆಲ್ಲ ನಡೀತದ ಮತ್ತೆ ಕೆಲವೊಂದು ರೀತಿಯ ಈ ತರ ಮಳೆ ಬಂದ್ರೆ, ಕೆಲವೊಂದು ಸಾಂಕ್ರಾಮಿಕ ರೋಗಗಳೆಲ್ಲ ಬರ್ತದಲ್ವಾ?

ಹೌದು. ಈಗ ಹಾಗಾಗಿ ಈ ಮಳೆ ಎಂತ ಮಾಡ್ಲಿಕಾಗುದಿಲ್ಲ. ಮತ್ತೆ ಇನೊಂದ್ ವಿಷಯ ಅಂದ್ರೆ ಈಗ ಯಾವ ಯಾವದ್ ರೀತಿಯ ಜ್ವರಗಳೆಲ್ಲ ಹೊಸ ಹೊಸ ರೀತಿಯ ಜ್ವರಗಳೆಲ್ಲ ಕಾಣಿಸ್ಕೊಳ್ತಿದೆಯಲ್ಲ ಈಗ.

ಈಗ ಮಕ್ಕಳಿಗೆ ಮುನ್ನೆಚ್ಚರಿಕೆ, ಹಿರಿಯರಿಗೆ, ದೊಡ್ಡವರಿಗೆ ಎಲ್ಲರಿಗೂ ಮುನ್ನೆಚ್ಚರಿಕೆ ತಕೊಳ್ಳಿ, ಈ ತರ ಮಾಡಿ, ಈ ತರ ಅಹ್ ಆರೋಗ್ಯ ಕಾಪಾಡಿಕೊಳ್ಳಿ ಅಂತೆಲ್ಲ ಬರ್ತಾಯಿದೆ message ಗಳೆಲ್ಲ. ಹೌದು ಹೌದು. ಈಗ ಮಕ್ಕಳಿಗೆ ಮೆದುಳು ಜ್ವರ ಅದೆಂತ injection ಅದೆಲ್ಲ ಬಂದಿದೆ ಅಂತೆ.

ಹೌದು. ಎಲ್ಲ ಮಕ್ಳಿಗೆ ಅದು ಕೊಡ್ತಾ ಇದ್ದಾರೆ. ಹೌದು. ಮತ್ತೆ ಈಗ ಇನ್ನು ಬಾರಿ ಕಷ್ಟ. ಇನ್ನು ಯಾವ ಯಾವ ತರದ ಕಾಯಿಲೆಗಳು ಬರ್ತದೆ ಹೇಳ್ಲಿಕ್ಕೆ ಆಗುದಿಲ್ಲ.

ಮುಖ್ಯವಾಗಿ ನಮ್ದ್ ಈಗ ಪರಿಸರ ಈ ಎಂತ ವಾತಾವರಣಯೆಲ್ಲ ಹಾಳಾಗಿ.

ಎಲ್ಲವೂ ಏನೂ ಯಾ ಇವತ್ತಿದ್ದ ಹುಷಾರಿದ್ದವರು ನಾಳೆ ಹೇಗ್ ಇರ್ತಾರೆ ಹೇಳಿಕ್ಕೆ ಆಗುದಿಲ್ಲ.

ಹಾಗೆಲ್ಲ ಅಹ್ ಕಥೆಗಳು. ಹೌದು. ಅಂದ್ರೆ ಈಗ ಬೆಳೆಯಲ್ಲ correct time ಆಗುದಿಲಲ್ಲ?

ಅದೇ ಒಂದ್ main ರೈತರಿಗಂದ್ರೆ ತುಂಬ ಇಲ್ಲದಿದ್ರೆ loss. ಎಲ್ಲ loss ಅವರಿಗೆ ಒಂದು loss ಎರಡನೆದ್ದು ಅವರು ಬೆಳೆದ ಬೆಳೆಗಳೆಲ್ಲ correct ಸಿಗದೇ ನಮ್ಮ ನಮ್ಗೆ ಒಟ್ಟಾರೆ ಸಿಗುವ ಆಹಾರ ಪದ್ಧತಿಯಿಂದಾಗಿ ನಮ್ಮ health ಗೆ ಇನ್ನೊಂದ್ loss ಆಗಿದೆ. ಆರೋಗ್ಯವಾಗಿ ಇರುದಿಲ್ಲ.

ಹಾಗಾಗಿ ಏನ್ ಹೇಳ್ಳಿಕ್ಕೂ ಆಗುದಿಲ್ಲ. totally ಎಂತ ಹೇಳುದು ಎಲ್ಲವೂ ಈಗ ವಾತಾವರಣ ಈ ತರ ಆಗಿರುವ ಇರುವ ಕಾರಣ, ಆ ಎಲ್ಲವೂ ಎಲ್ಲ ರೀತಿಯಲ್ಲೂ ಕೂಡ ಒಂದೊಂದು ಪರಿಣಾಮ ಬೀರ್ತಾ ಇದೇ.

ಹೌದು ಹೌದು ಚಳಿ. ಚಳಿ ಈಗ ಆರೋಗ್ಯ ಎಷ್ಟು ಕಾಪಾಡಿಕೊಂಡ್ರು ಕಷ್ಟ.

ವಾತಾವರಣಯೆಲ್ಲ ಹಾಳಾಗಿ ಇರೋದರೆ ದೊಡ್ಡ problem ಆಗಿರೋದು ಈಗ. ಹೌದು ಹೌದು. ಹಾಗೆ ಆಗಿದೆ ಮತ್ತೆ? ಈಗ ಎಂತ ನೀವ್ ಕೆಲಸ ಮಾಡುದು? ನಾವು ಈಗ ಇಲ್ಲಿ NMBT ಯಲ್ಲಿ work ಮಾಡ್ತಾ ಇದ್ದೇವೆ.

ಹಾ ಹೌದು. ಈಗ ನಾವು duty ಯಲ್ಲಿ ಇದ್ದು ನಿಮ್ ಹತ್ರ ನೀವ್ phone ಮಾಡುವಾಗ ನಾವು ರಜೆಯಲ್ಲಿ ಇದ್ದೆ. ಈಗ ಹುಷಾರಿಲ್ಲ ಅಂತ ಹೇಳಿದ್ವಲ್ಲಾ?

ಹಾಗಾಗಿ ನಾನು ಒಂದ್ ಸ್ವಲ್ಪ ದಿನ ಹೋಗಿಲ್ಲ ಕೆಲ್ಸಕ್ಕೆ ಒಂದ್ ಎರಡು ದಿನ ಆಯಿತು. ಹೌದಾ? full rest ಲ್ಲಿ ಇದ್ರಿ ಈಗ.

ಹಾ ನಾವ್ ಆರಾಮ್ ಆರಾಮ್. ಹಾಗೆ. ನೋಡುವ ಇನ್ನೊಂದು ದಿನಾ ಅಹ್ ಸಿಕ್ಕಿ ಮಾತಾಡ್ವ ತುಂಬಾ ಮಾತಾಡ್ವ.

ಅಹ್ ಗಣೇಶ್ ಚತುರ್ಥಿ ಅಂದ್ರೆ ನಿಮ್ಗೆಲ್ಲರಿಗೆ ಗೊತ್ತು ಗೊತ್ತು. ಅಹ್ ಒಂದು ಶ್ರದ್ಧಭಕ್ತಿಯಿಂದ ಒಂದು ಆಚರಣೆ ಮಾಡುವಂತಹ ಒಂದು ಹಬ್ಬ. ಇದು ನಮ್ಮ ನಮ್ಮ ಭಾರತ ದೇಶದಲ್ಲಿ ಮಾತ್ರ ಅಲ್ಲ. ಬೇರೆ ಒಂದು ದೇಶ ಒಂದು ವಿದೇಶದಲ್ಲಿ ಕೂಡ ಒಂದು ಆಚರಣೆ ಮಾಡ್ತಾರೆ. ಒಂದು ಭಾರಿ ಒಂದು ಅಹ್ ಶ್ರದ್ಧೆಯಿಂದ ಮಾಡುವಂತಹ ಒಂದು ಹಬ್ಬ. ಅಂದ್ರೆ ಮೆಲ್ಲರ ಮನ ಮ~ ಮನೆಯಲ್ಲುಸ ಒಂದು ಗಣಪತಿ ಅಹ್ ಮನೆಯಲ್ಲಿಸ ಆಗಿರ್ಬಹುದು ಮಂದಿರದಲ್ಲಿಸ ಹಾಗೆಯೇ. ಮತ್ತೆ ಹಲವಾರು ಕಡೆ ಒಂದು ಗಣಪತಿಯನ್ನು ಇಟ್ಟು ಒಂದು ಪೂಜೆ ಮಾಡ್ತಾರೆ. ಮತ್ತೆ ಗಣಪತಿಗೊಂದು ಮೋದಕ ಅಹ್ ಪ್ರಿಯ ಅಂತ ಹೇಳ್ತಾರಲ ಹಾಗೆ. ಹ್ಮ್ ಗಣಪತಿಗೊಂದು ಮೋದಕ ಮತ್ತೆ ಸಿಹಿತಿಂಡಿಯಾಗಿರ್ಬಹುದು ಕಡ್ಬು ಇದರಲ್ಲಿ ನೈವೇದ್ಯ ಮಾಡಿ ಒಂದು ಪೂಜೆಯನ್ನು ಮಾಡ್ತಾರೆ. ಮತ್ತೆ ಅಹ್ ಅಂದ್ರೆ ಒಂದೊಂದು ಕಡೆ ಒಂದೊಂದು ತರ ನಮ್ದು ಉಡುಪಿ side ಆಗಿರ್ಬಹುದು ಮಂಗಳೂರು side ಆಗಿದ್ದು ಅಲ್ಲಿ ಬೇರೆ side ಆಗುವುದು ಮುಂಬೈನಲ್ಲಿ ಬೇರೆ ರೀತಿ ಒಂದು ಗಣಪತಿಯನ್ನು ಇಡ್ತಾರೆ. ಕೆಲವರು ಮನೆ ಮನೆಯಲ್ಲಿಸ ಗಣಪತಿಯನ್ನು ಇಡ್ತಾರೆ ಒಂದುವರೆ ದಿನದ್ದು ಗಣಪತಿ ಇಡ್ತಾರೆ. ಕೆಲವರು ಅಹ್ ಮೂರು ದಿನದ್ದು ಇಡ್ತಾರೆ. ಕೆಲವು ಏಳು ದಿನದ್ದು ಐದು ದಿನದ್ದು ಹನ್ನೊಂದು ದಿನ ಹೀಗೆ ಹೀಗೆ ಹಲವು ಹಲವಾರು ದಿನ ಹೀಗೆ ಇಟ್ಟು ಗಣಪತಿಯನ್ನು ಪೂಜೆ ಮಾಡ್ತಾರೆ. ಮತ್ತೆ ಅಹ್ ಅಹ್ ಗಣಪತಿಗೆ ಏನೇನು ಇಷ್ಟ ಮೋದಕ ಆಗಿರ್ಬಹುದು ಅಹ್ ಕಡ್ಬು ಆಗಿರ್ಬಹುದು ಸಿಹಿತಿಂಡಿ ಆಗಿರ್ಬಹುದು. ಯಾವ ರೀತಿಯ ಒಂದು ಇಷ್ಟ~ ಇಷ್ಟಾರ್ಥ ಯಾವುದು ಇರ್ತದೆ ಅದನ್ನು ಮಾಡಿ. ಮತ್ತೆ ಮಧ್ಯಾಹ್ನದ ಊಟದ ಒಂದು ಅಹ್ ನೈ~ ನೈವೇದ್ಯಸ ಮತ್ತು ಜನಗಳನ್ನು ಕರ್ದು ಅವರಿಗುಸ ಒಂದು ಊಟ ಹಾಕುವಂತ ಒಂದು ಅಹ್ ಕಾ~ ಇದುಸ ಕಾರ್ಯಕ್ರಮಸ ಇದರಲ್ಲಿ ಇರ್ತದೆ. ಅಹ್ ಮತ್ತೆ ಇಲ್ಲಿ ನಮ್ಮ ಮುಂಬೈಯಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಒಂದು ವಿಶಿಷ್ಟ ಅಂದ್ರೆ ಬಾ~ ಲಾಲ್ಬಾಗ್ದು ಗಣಪತಿ ಮತ್ತು GSB ಅಂತ ಹೇಳಿ. ಒಂದು ನಮ್ಮ ಊರಿನ ಕೊಂಕಣಿಯವರು ಇಡುವಂತಹ ಒಂದು ಗಣಪತಿ. ಅದು ಭಾರಿ famous ಒಂದು ಕಾಣಿಕಸ ಕಾಣಿಕಸ ಉಂಟು ಅದರಲ್ಲಿ ಅಹ್ ನಾವು ಏನು ನಮ್ಮ ಹರಕೆಯನ್ನು ನಾವು ಹೇಳ್ಕೊಳ್ಳುತ್ತೇವೆ ಅದು ಅದ್ರ~ ಅಲ್ಲಿ ಹೋಗಿ ನಾವು ಹೇಳ್ಕೊಂಡ್ರೆ ನಮ್ಗೆ ಈಡೇರ್ತದೆ ಅಂತ ಹೇಳುವಂತ ಒಂದು ಇದು ಉಂಟು. ಮತ್ತು ಒಳ್ಳೆ ಒಂದು ದೇ~ ದೇವರಿಗುಸ ಹಾಗೆಯೇ ಒಂದು ಚಿನ್ನದಲ್ಲೇ ಮಾಡಿದಂತಹ ಪೂರ ಒಂದು ಅವ್ರ ಕಿರೀಟ ಆಗಿರ್ಬಹುದು ಅವ್ರ ಹಾರ ಆಗಿರ್ಬಹುದು ಎಷ್ಟು ಕೋಟಿಯದ್ದಂತಹ ಹೇಳಿ ಹೇಳ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಕೋಟಿಯದ್ದು ನೋಡ್ಲಿಕ್ಕುಸ ಅಷ್ಟು ಒಂದು ಖುಷಿಯಾಗ್ತದೆ ಎಲ್ಲಿ ಎಲ್ಲಿಂದಸ ಜನ ಎಲ್ಲಾ ಬರ್ತಾರೆ ಅದನ್ನು ನೋಡ್ಲಿಕ್ಕುಸ. ಅಹ್ ಅದು ಒಂಬತ್ತು ದಿನದ್ದೇ ಇಡುವಂತದ್ದು ಗಣಪತಿ GSB ದು. ಲಾಲ್ಬಾಗ್ ದ್ದು ಗಣಪತಿ ಹನ್ನೊಂದು ದಿವ್ಸ ಇಡ್ತಾರೆ ಅದು ತುಂಬಾ ದೊಡ್ಡ ಗಣಪತಿ ಲಾಲ್ಬಾಗ್ ದ್ದು ತುಂಬಾ ಮತ್ತೇ ಇದು ಮತ್ತೆ ಅದು ಮೆರವಣಿಗೆ ದಿನ ಆಗಿರ್ಬಹುದು ಚಂಡೆ ವಾದ್ಯ ಮತ್ತೆ DJ ಆಗಿರ್ಬಹುದು ವೇಷಭೂಷಣ ಆಗಿರ್ಬಹುದು. ಎಲ್ಲಸ ಭಜನೆ ಎಲ್ಲಸ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಹೋ~ ಹೋಗ್ತಾರೆ road ನಲ್ಲಿ. ನೋ~ ನೋಡ್ಲಿಕ್ಕೆ ನಮ್ಗೆ ಒಂದು ರಸ್ತೆಯಲ್ಲಿ ನೋಡುವ ಅಂತ ಒಂದು ಭಾರಿ ಒಂದು ವಿಶಿಷ್ಟ ಒಂದು ಕಾರ್ಯಕ್ರಮ ಅಂತ ಹೇಳ್ಬಹುದು ಗಣೇಶ್ ಚತುರ್ಥಿ. ಮಕ್ಕಳಿಗೂಸ ತುಂಬಾ ಒಂದು colour ಎಲ್ಲಾ ಹಾಕಿ ಮಕ್ಕಳು ಅಹ್ ಒಬ್~ ಒಬ್ರಿಗೊಬ್ಬರು colour ಎಲ್ಲಾ ಹಾಕಿ ಒಂದು ಅಹ್ ನೃತ್ಯ ಮಾಡ್ಕೊಂಡು ಭಜನೆ ಮಾಡ್ಕೊಂಡು ಅಹ್ ಹೋಗುವಂತದ್ದು.